ಇದು ಬಂದ್ಬಿಟ್ಟು ಪೆಟ್ರೋಲ್ ಬಂಕ್ ಹೊಸದಾಗಿ ರೆಡಿ ಮಾಡಿರುವಂತಹ ಪೆಟ್ರೋಲ್ ಬಂಕ್. ಇದು ನೈಟಲ್ಲಿ ತೆಗೆದಿರುವಂತ ಬಂಕ್ ಫುಲ್ ಲೈಟಿಂಗ್ ಅರೆಂಜ್ಮೆಂಟ್ ಆಗಿದೆ. ಪೆಟ್ರೋಲ್ ಬಂಕ್ ಎಲ್ಲಾ ಫುಲ್ ಚೆನ್ನಾಗ್ ಕಾಣ್ತಾ ಇದೆ ಅಲ್ಲಿ ಮೀಟರ್ ಕಾಣಿಸ್ತಾ ಇದೆ ಪೆಟ್ರೋಲ್ ಹಾಕುತ್ತಿದ್ದಾರೆ ಯಾರೋ ಬೈಕ್ ಗೆ.

ಇದೊಂದು ಪೆಟ್ರೋಲ್ ಬ್ಯಾಂಕು ಚಿಕ್ ಸೈಜ್ ಪೆಟ್ರೋಲ್ ಬ್ಯಾಂಕು ಹೋಗೋಕ್ಕ್ ಒಂದ್ಕಡೆ ಬರಾಕ್ ಒಂದ್ಕಡೆ ದಾರೀ ಬಿಟ್ಟಿದಾರೆ

ಇದು ಬಂದಬಿಟ್ಟು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಪ್ಲೇಟ್ ಫಾರಂ ಸ್ವಲ್ಪ ಹಳೆ ಹಳ್ಳಿ ಕಡೆ ಎಲ್ಲಾ ಅಂಗಡಿಗಳು ಎಲ್ಲಾ ಇದಾವೆ ಶಾಪ್ ಗಳೆಲ್ಲಾ ಇದಾವೆ ಒಂದ ಸೈಡು ಸೆಟ್ಟಿಂಗ್ ಆಗಬಿಟ್ಟಿದೆ ಪ್ಯಾಸೆಂಜರ್ಸಗೆ ಕಡೆ ಕಡೆ ಪ್ಲಾಟ್ ಫಾರಂ--